ಈಗ ಪ್ಲೆಯರ್ ಆಗಿ ಈಗ ಅವು ಚನ್ನವಾಗಿ ಆಟಾ ಆಡ್ತಿದ್ದಾರೆ ಎರಡು ಸೆಂಚುರಿ ಹೊಡದಿದ್ದಾ --

ಡೈನಿಂಗ್ ಟೇಬಲ್ ನಾ ನಾವು ಊಟ ಮಾಡುವಾಗ ಅದು ಉಪಯೋಗಿಸುತ್ತೀವಿ. ರೆಸ್ಟೋರೆಂಟ್ ಒಳಗ ಅಂತೂ ಡೈನಿಂಗ್ ಟೇಬಲ್ ನ ಸಿಂಗಾರ ಮಾಡಿ--

ಫ್ರಿಡ್ಜ್ ವಾಷಿಂಗ್ ಮಷೀನ್ ಟಿವಿ ಮಿಕ್ಸರ್ ಗ್ರೈಂಡರ್ ಎಲ್ಲ ತರಹದ ಮನಿಗೆ ಬೇಕಾದಂತ ಉಪಯುಕ್ತ ವಸ್ತುಗಳು ಎಲ್ಲಿ ಇರ್ತವ.

ಕತ್ತರಿಸಿದಂತಾ ಬೆಳೆಯ ರೀತಿ ಕತ್ತರಿಸಿದಂತಹ ಗಿಡಗಳ ತುಂಡುಗಳು ಹಾಗೆ ಸರಿಯಾದ ಸಮಫಲವಾದ ರೋಡಿನಲ್ಲಿ ಎಲ್ಲಾ --

ನೀರು ಇಲ್ಲದೆ ಜನರ ಜೇವನವೇ ಇಲ್ಲ ಬದುಕೇ ಇಲ್ಲ. ಹಾಗಾಗಿ ನೀರ್ ಬೇಕಂದ್ರೆ ಕೆರೆ ಕಟ್ಟೆ --